ಹಾಗೆ ಕೆಳಗಡೆ ಒಂದ್ ಚೆರ್ ಕೂಡ ಇದೆ ಹಾಗೆ ಒಂದ್ ಟೇಬಲ್ ಕೂಡ ಇದೆ ಹಾಗೆ ಹೊರಗಡೆ ಎರೆಡು ಚೆರ್ಗಳು ಕೂಡ ಇದ್ದಾವೆ ಮೇಲೆ ಗ್ಲಾಸ್ಸಿನ ಚಾವಣಿ ಒಂದು --

ಈ ಒಳಗಡೆ ಹಮ್ ನಮ್ಗೆ ಒಂದು ಭಯಂಕರವಾದ ಚಿತ್ರಗಳು ಕಾಣಿಸ್ತ ಇದೆ ಹಾಗೆ ಆಟೋ ಗಳು ಕಾರು ಗಳು ಕೂಡ ಕಾಣಿಸುತ್ತಾ ಇದೆ.

ಈ ಚಿತ್ರದಲ್ಲಿ ನಮ್ಮಗೆ ಚಾಮುಂಡೇಶ್ವರ ಹತ್ತಿ ಅಂತ ಒಂದು ಇದೆ ಹಾಗೆ ಒಂದು ಗಿಡಕ್ಕೆ ಎಸ್_ಎಂ_ವಿ ಅನ್ನೋದು ಕೂಡ ಇದೆ.

ಈ ಚಿತ್ರದಲ್ಲಿ ನಮಗೆ ಒಂದು ಗುಡಿಯೊಂದು ಕಾಣಿಸ್ತಾಯ್ದೆ ಆ ಗುಡಿಯೊಳಗೇ ದೀಪಗಳ ಹಚ್ಚಿದ್ದಾರೆ. ಒಬ್ಬ ಅಹ್ ಹೆಂಗಸು ಹೊರಗಡೆ ನಿಂತಿದ್ದಾರೆ ಹಾಗೆ ಈ

ಈ ಚಿತ್ರದಲ್ಲಿ ನಮಗೆ ಚಾಕ್ಸಿ ಆದ ಗಿಡಗಳು ಕಾಣಿಸ್ತಾ ಇದೆ ಗುಡ್ಡನು ಕಾಣಿಸ್ತಾ ಇದೆ ಆಹ್ಹ್ ಗುಡ್ಡದ ಮೇಲೆ --

ತೆಂಗಿನ ಗಿಡಗಳು ಕೂಡ ಇದ್ದವೇ ಹಾಗೆ ಮುಂದ್ಗಡೆ ನೋ ಪಾರ್ಕಿಂಗ್ ಎಂಬ ಸಿಂಬಲ್ ಕೂಡ ಇದೆ ಹಾಗೆ ಒಂದು ಪುಟ್ಟನಾದ ಗ್ಲಾಸ್ --

ಈ ಚಿತ್ರದಲ್ಲಿ ನಮಗೆ ಒಂದು ಆರ್ಚ್ ಕಾಣಿಸ್ತಾ ಇದೆ.ಆರ್ಚ್ ಒಳಗಡೆ ಒಂದು ಗಿಡ ಕಾನಿಸ್ತಾಇದೆ ಆರ್ಚ್ ಹೊರಗಡೆ --

ಕೂಡ ಇದ್ದಾವೆ. ಆ ಕಾಪೌಂಡ್ ಒಳಗೆ ಚಿಕ್ಕ್ಕ ಚಿಕ್ಕ ಲೈಟ್ ಗಳು ಆವರಿಸಿವೆ ಹಾಗೆ ಪಕ್ಕದಲ್ಲಿ ಕರಿ ಬಂಡೆ ಇಂದ ಒಳಗಡೆ --

ಈ ಚಿತ್ರದಲ್ಲಿ ನಮಗೆ ಒಂದು ಸ್ಕೂಲ್ ಗಳು ಕಾಣಿಸ್ತಾ ಇದ್ದವು. ಹಾಗೆ ಹಾಲು ಬಿದ್ದಿರುವ ಗೇಟ್ಗಳು ಕಾಣಸ್ತಾಇವೆ .

ಹಾಗೆ ಸಿಮೆಂಟ್ ಇಂದ ಮಾಡಿರುವಂತಹ ಒಂದು ವಾಲ್ ಕಾಣಿಸ್ತಾ ಇದೆ. ಆ ವಾಲ್ ನ ಮೇಲೆ ಬರೆದಿರುವ ಅಕ್ಷರವು ಕಾಣಿಸ್ತಾ ಇದೆ ಹಾಗೆ ದೂರದಲ್ಲಿರುವ ತೆಂಗಿನ--

ಈ ಚಿತ್ರದಲ್ಲಿ ನಮಗೆ ದೊಡ್ಡದಾದ ಒಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ಹಾಗೆ ಅದರಲ್ಲಿ ಏ _ಸೀ ರೂಮ್ ಗಳು ಕಾಣಿಸ್ತಾಯಿದೆ .

ಹಾಗೆ ಹೊರಗಡೆ ಕರೆಂಟಿನ ಟವರ್ಸ್ ಇರೋದೊಂದು ಕಾಣಿಸ್ತಾಯಿದೆ ಹಾಗೆ ಪಕ್ಕದಲ್ಲಿ ಒಂದು ಸಿ.ಸಿ ಕ್ಯಾಮೆರಾ ಕೂಡ ಕಾಣಿಸ್ತಾಯಿದೆ ಹಾಗೆ ಗಿಡ ಮರಗಳು ಕೂಡ ಕಾಣಿ --

ಆ ಪಕ್ಕದಲ್ಲೆ ಲೈಟ್ ಕಂಬ ಪೋಲು ಕೂಡ ಇದೆ ಸರ್ವಿಸ್ ಲೈನ್ ಗಳು ಕೂಡ ಕಾಣಸ್ತಾಯ್ದೆ ಈ ಚಿತ್ರದಲ್ಲಿ --